ದೇವಾಲಯದ ಒಳಾಂಗಣ ಬಹಳ ಪವಿತ್ರ ಮತ್ತು ಶಾಂತವಾಗಿದೆ.

ಇದು ಯಾವುದೋ ಒಂದು ಆಸ್ಪತ್ರೆಯ ಸ್ವಾಗತ ಕಚೇರಿ ಅಂತೆ ಕಾಣಿಸುತ್ತಿದೆ.

ಗೋಡೆ ಮೇಲೆ ಕೆಲವು ಚಿತ್ರಗಳನ್ನು ಹಾಕಲಾಗಿದೆ.

ಮತ್ತು ಏಡಭಾಗದಲ್ಲಿ ಹಲವು ಕಟ್ಟಡಗಳನು ನೋಡಬಹುದು ಮತ್ತು ಹಸಿರಾಗಿ ಇದೆ.

ಎರಡು ದೊಡ್ಡ ಮಿನಾರ್ ಗಳು ಆಕಾಶದ ಕಡೆಗೆ ಚಾಚಿವೆ.

ಹಾಗೆ ಡಬ್ಬಿಗಳು ಮತ್ತು ಇತರ ಸಾಮಾನುಗಳನ್ನು ಕಟ್ಟಿರುವುದು ನೋಡಬಹುದು.

ಇಲ್ಲಿ ವಾಹನಗಳಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಲಭ್ಯವಿರುತ್ತದೆ.

ಮತ್ತು ಜನರು ಚಿಕ್ಕ ಮಕ್ಕಳು ಮೈದಾನದಲ್ಲಿ ಕೂಡಿದ್ದಾರೆ ಮತ್ತು ನೀಲಿ ಆಕಾಶವು ಸಹ ಇದೆ.

ಇದು ಒಂದು ಆಸ್ಪತ್ರೆಗೆ ಕಾಣಿಸುತ್ತದೆ ಇದು ಮತ್ತು--

ಇದು ಎಸ್_ಎಲ್_ವಿ ಕಾರ್ ಕೇರ್ ಎಂಬ ವಾಹನಗಳ ಸೇವ ಕೇಂದ್ರ.

ಮತ್ತು ಇಲ್ಲಿ ತುಂಬಾ ಚೆನ್ನಾಗಿ ಅಲಂಕರಿಸಿದ್ದಾರೆ.

ದಾನೆ ಮತ್ತು ಸ್ವಲ್ಪ ಆಕಾಶವು ಕಾಣಿಸುತ್ತಿದೆ ಮತ್ತು ಇವು ಮಲ್ಲಿಗೆ ಹೂವು ಆಗಿದೆ.

ಇದು ಒಂದು ಆಫೀಸ್ ಅಥವಾ ಯಾವುದಾದರೂ ಕಾಯುವ ಸ್ಥಳದಂತೆ ಕಾಣಿಸುತ್ತಿದೆ ಅನೇಕ ಜನಗಳು ಸೋಫಾಗಳ ಮೇಲೆ ಕುಳಿತುಕೊಂಡು ಕಾಯುತ್ತಿದ್ದಾರೆ ಕೋಣೆ ಸ್ವಚ್ಛವಾಗಿ ಮತ್ತು ಆಧುನಿಕ ವಿನ್ಯಾಸವನ್ನು ಹೊಂದಿದೆ.

ಗೋಡೆಗಳ ಮೇಲೆ ವರ್ಣ ರಂಜಿತ ಚಿತ್ರಗಳು ಮತ್ತು ಅಕ್ಷರಮಾಲೆಗಳನ್ನು ಹಾಕಲಾಗಿದೆ ಶಿಕ್ಷ--